ಇದು ನಮ್ಮ ಚಾಮರಾಜನಗರದ ಒಂದು ರೋಡ್ ಸೈಡ್ ಸಿಗುವಂತಹ ಒಂದು ತಿಂಡಿಯಾಗಿದೆ ನೋಡಲು ತುಂಬಾ ಅದ್ಭುತವಾಗಿ ಸಹ ಕಾಣಿಸುತ್ತಿದೆ .

ಈ ಚಿತ್ರದಲ್ಲಿ ಕಂಡು ಬರುತ್ತಾ ಇರುವುದು ಫೇಡ್ ಮೆನ್ ಸಲೂನ್ ಎಂಬುದು ಇಲ್ಲಿ ಹೇರ್ ಸ್ಕಿನ್ ಮೇಕ್ ಓವರ್ ಎಲ್ಲಾ ಮಾಡುತ್ತಾರೆ ಇಲ್ಲಿ ಗಂಡಸರ ಸಲೂನ್ ಎನ್ ಎನ್ನಬಹುದು .

ಈ ಚಿತ್ರದಲ್ಲಿ ಕಂಡುಬರುತ್ತ ಇರುವುದು ಕಟ್ ಅಂಡ್ ಸ್ಲೈಸ್ ಬಾರ್ಬರ್ ಸ್ಲೈಸ್ ಶಾಪ್ ಇಲ್ಲಿ ಹಲವಾರು ಜನರು ಮೆನ್ಸ್ ಬರುತ್ತಾರೆ ಇಲ್ಲಿ ತರ ತರಹದ ಕಟ್ಟಿಂಗಣ್ಣ ಮಾಡಿಸಿಕೊಳ್ಳುತ್ತಾರೆ.

ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಒಂದು ರಸ್ತೆ ಈ ರಸ್ತೆ ಕೆಳಗಡೆ ಒಂದು ದೊಡ್ಡಡಾದ ಕೆರೆ ಇರಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಹಳೆಯ ಕಾಳಧ ಒಂದು ದೇವಾಲಯ ವಿರಬಹುದು. ಇದರ ಅಕ್ಕ ಪಕ್ಕ ಸುತ್ತಾ ಮುತ್ತಾ ದೊಡ್ಡ ದೊಡ್ಡ ಗುಡ್ಡಗಳು ಕಾಣಿಸುತ್ತಿದೆ ಮತ್ತೆ ನೀರುಗಳು ಸಹ ಕಾಣಿಸುತ್ತಿದೆ. ಇದು ನಮ್ಮ ಚಾಮರಾಜನಗರದ ಒಂದು ಚಿತ್ರಣವಾ --

ಮತ್ತೆ ಇಲ್ಲೆ ಹಲವಾರು ತಂಗಿನ ಮರಗಳು ಬಾಗಿದಂತೆ ಕಾಣಿಸುತ್ತಿದಾಗೆ ಇದು ನಮ ಚಾಮರಾಜನಗರದಲ್ಲಿ ಕಂಡು ಬರುವ ಒಂದು ಚಿತ್ರಣವಾಗಿದೆ.

ಈ ಚಿತ್ರಾದಲ್ಲಿ ನನಗೆ ಕಾಣಿಸುತ್ತಾ ಇರುವುದು ಎರೆಡು ದೋಣಿಗಳುಈ ದೋಣಿಗಳ ಸಹಾಯದಿಂದ ಹಲವಾರು ಪ್ರಯಾಣಿಕರು